ಇದು ಒಂದು ದೇವಸ್ಥಾನದ ಮುಂದಿರದ ಮುಂಭಾಗದ ಚಿತ್ರಣವೆಂದು ಹೇಳಬಹುದು.

ಹಾಗೂ ಇಂಗ್ಲೀಷ್ ನಲ್ಲಿ ಕಾಲೇಜ್ ಆಫ್ ಹಾರ್ಟಿ ಆರ್ಕಿಲಿಚೇಚರ್ ಎಂದು ಬರೆದಿರುವುದನ್ನು ನಮಗೆ ತಿಳಿದುಬರುತ್ತದೆ.

ದರ ಮೇಲ್ಭಾಗದಲ್ಲಿ ಹೋಟೆಲ್ ಶ್ರೀ ಮಾತಾ ಎಂಬ ದೊಡ್ಡದಾದ ಅಕ್ಷರವನ್ನು ನಾವು ಬರೆದಿರುದನ್ನು ಕಾಣುತ್ತೇವೆ.

ಕೆಲವು ಕೆಂಪು ಬಣ್ಣದ್ದು ಮತ್ತು ಕೆಲವು ಬಿಳಿ ಬಣ್ಣದ್ದು ಟಮೋಟ ನೋಡಲು ಸೂಪರ್ ಆಗಿ.

ಇದು ಒಂದು ದೇವಸ್ಥಾನದ ನೀರಿನ ಕುಂಡಲ ಎಂದು ನಾವು ಹೇಳಬಹುದು ಇದರಲ್ಲಿ ಒಂದು ನೀರಿನ ಕುಂಡಲವನ್ನು ನಾವು ಕಾಣುತ್ತೇವೆ.

ಹಾಗು ಅದರ ಮೇಲೆ ಹತ್ತುವ ಮೆಟ್ಟಿಲುಗಳನ್ನು ಕಾಣುತ್ತೇವೆ ಅದರ ಹಿಂಭಾಗದಲ್ಲಿ ಒಂದು ದೇವರ ಮಂದಿರವನ್ನು ನಾವು ಕಾಣುತ್ತೇವೆ.

ಹಾಗೂ ಅದರ ಇಂಭಾಗದಲ್ಲಿ ಗಿಡಮರಗಳು ಮತ್ತು ದೊಡ್ಡ ದೊಡ್ಡದಾದ ಹಸಿರು ಬಣ್ಣದ ಗಿಡಗಳನ್ನು ನಾವು ಕಾಣುತ್ತೇವೆ.

ಒಂದು ಟಾರ್ಲಿಯ ಅಂಗಡಿಯ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ ಇಲ್ಲಿ ಎರಡು ದೊಡ್ಡದಾದ ಟಾರ್ಲಿಯನ್ನು ನಾವು ಕಾಣಬಹುದು ಎರಡು ಹಳದಿ ಬಣ್ಣದಲ್ಲಿ ಇರುದು ನೋಡುತ್ತಿವಿ.

ಹಾಗೂ ಇದು ಹಚ್ಚ ಹಸಿರಿನ ಹುಲ್ಲುಗಾವಲು ಪ್ರದೇಶದಿಂದ ಕೂಡಿದ್ದು ಒಂದು ತಗಡಿನ ಶೆಡ್ ಅನ್ನು ನಾವು ಇಲ್ಲಿ ಕಾಣಬಹುದು.

ಇದರ ಮೆಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಮತ್ತು ಸ್ಕಿನ್ ಅನ್ನ ನಾವು ಕಾಣುತ್ತೇವೆ.

ಇದು ಒಂದು ರಾತ್ರಿಯ ಸಮಯದಲ್ಲಿರುವ ಹೋಂಸ್ಟೇ ಯ ರೂಮ್ ಎಂದು ನಾವು ಹೇಳಬಹು --

ಮತ್ತೊಂದು ಟೇಬಲ್ ಮತ್ತು ಕುರ್ಚಿಗಳಲ್ಲಿ ಮೂರು ಜನ ವ್ಯಕ್ತಿಗಳು ಕುಳಿತಿರುವುದನ್ನು ನಾವು ಕಾಣುತ್ತೇವೆ ಮೇಲ್ಭಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ನಾವು ವೀಕ್ಷಿಸುತ್ತೇವೆ.

ಇದು ಒಂದು ಕಿರಾಣಿ ಸ್ಟೋರಿನ ಅಂಗಡಿ ಎಂದು ನಾವು ಹೇಳಬಹುದು.

ಮೇಲ್ಭಾಗದಲ್ಲಿ ಒಂದು ಸಿ_ಸಿ_ಟಿ_ವಿ ಅನ್ನ ಅಳವಡಿಸಲಾಗಿದೆ.

ಇದರ ಕೆಳಭಾಗದಲ್ಲಿ ಹಚ್ಚ ಹಸಿರಿನ ಹುಲ್ಲುಗವಲು ಪ್ರದೇಶವನ್ನು ನಾವು ವೀಕ್ಷಿಸುತ್ತೇವೆ ಹಾಗು ಮನೆಯ ಹಿಂಭಾಗದಲ್ಲಿ ತಗಡಿನ ಶೆಡ್ಡನ್ನು ನಾವು ವೀಕ್ಷಿಸುತ್ತೇವೆ.

ಇದು ಒಂದು ಜಿಮ್ಮಿನ ಒಳಗಡೆ ಇರುವ ದೃಶ್ಯ ಎಂದು ನಾವು ಹೇಳಬಹುದು.

ಇಲ್ಲಿ ಒಂದು ಅಂತರದ ಆಟೋ ವನ್ನು ನಾವು ಕಾಣಬಹುದು ಹಾಗೂ ಅದರ ಹಿಂಭಾಗದಲ್ಲಿ ಆಕಾಶವೂ ನೋಡಲು ತುಂಬಾ ಸುಂದರವಾಗಿ ಕಾಣುತ್ತದೆ.

ಈ ರಸ್ತೆಯ ಮೇಲೆ ಕೆಂಪು ಮತ್ತು ಬಿಳಿ ಬಣ್ಣದ ಕಾರು ಹೋಗುತ್ತಿರುವುದನ್ನು ನಾವು ವೀಕ್ಷಿಸಬಹುದು.

ಒಟ್ಟಾರೆಯಾಗಿ ಈ ದೃಶ್ಯ ನೋಡಲು ತುಂಬಾ ಸುಂದರವಾಗಿದೆ.

ಒಂದು ದೊಡ್ಡದಾದ ಎ_ಸಿ ಮತ್ತು ಮೆಲ್ಬಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ನಾವು ಕಾಣಬಹುದು.

ಇಲ್ಲಿ ಮೂರು ತೆಪ್ಪಗಳನ್ನು ನಾವು ಕಾಣುತ್ತೇವೆ.

ಇದು ಒಂದು ರೆಸ್ಟೋರೆಂಟ್ ಎಂದು ನಾವು ಹೇಳಬಹುದು.

ಹಾಗೂಗು ತೆಳ ಭಾಗದಲ್ಲಿ ಹಚ್ಚ ಹಸಿರಿನ ಹುಲ್ಲುಗವಾಲು ಪ್ರದೇಶವನ್ನು ನಾವು ಕಾಣುತ್ತೇವೆ.

ಈ ಆಸ್ಪತ್ರೆಯ ಮೇಲ್ಬಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನ ಅಳವಡಿಸಿರುದನ್ನು ನಾವು ಕಾಣಬಹುದು.

ಹಾಗು ಒಂದು ನೆಲವನ್ನು ನಾವು ಕಾಣಬಹುದು ಅದರ ಮುಂಭಾಗದಲ್ಲಿ ಒಂದು ಹಸುವನ್ನು ನಾವು ಕಾಣುತ್ತೇವೆ.

ಹಾಗು ಇದರ ಹಿಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಕಲ್ಲಿನ ಗುಂಡಿಗಳನ್ನು ನಾವು ಕಾಣಬಹುದು.

ಚಿತ್ರಗಳನ್ನು ಅಂಟಿಸಿರುವುದನ್ನು ನಮಗೆ ತಿಳಿದು ಬರುತ್ತದೆ.

ಮೇಲ್ಬಾಗದಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನು ಅಳವಡಿಸಿರುವುದನ್ನು ನಾವು ಕಾಣಬಹುದು.

ಲೈಟಿನ ಕಂಬವನ್ನು ನಾವು ಕಾಣಬಹುದು ಆಗು ಇಲ್ಲಿ ಹಲವಾರು ವ್ಯಕ್ತಿಗಳು ಇಲ್ಲಿ ನಡೆದುಕೊಂಡು ಹೋಗುತ್ತಿರುವುದನ್ನು ನಾವು ಕಾಣಬಹುದಾಗಿದೆ.

ಇದು ಒಂದು ಮೈದಾನದ ದೃಶ್ಯ ಎಂದು ನಮಗೆ ತಿಳಿದು ಬರುತ್ತದೆ.

ಒಟ್ಟಾರೆಯಾಗಿ ಇಲ್ಲಿ ಹಚ್ಚ ಹಸಿರಿನಿಂದ ಕೂಡಿರುವ ಪ್ರದೇಶ ಎಂದು ನಮಗೆ ತಿಳಿದು ಬರುತ್ತದೆ.

ಹಾಗು ಇಲ್ಲಿ ಬಲೂನ್ ಳನ್ನು ಕಟ್ಟಿರುವುದು ನೋಡಲು ತುಂಬ ಸುಂದರವಾಗಿದೆ.

ಇಲ್ಲಿ ಬಿಳಿ ಮತ್ತು ಕೆಂಪು ಬಣ್ಣದ ಸ್ಕೂಟಿ ಗಳನ್ನು ನಾವು ಕಾಣಬಹುದು.

ಈ ಮೈದಾನದ ಕೆಳ ಭಾಗದಲ್ಲಿ ಹಚ್ಚ ಹಸಿರಿನ ಹುಲ್ಲು ಗಾವಲು ಪ್ರದೇಶವನ್ನು ನಾವು ಕಾಣಬಹುದು.

ಇದು ಒಂದು ತರಬೇತಿಯ ಶಿಕ್ಷಣದ ತಿ ಚಿತ್ರ ಎಂದು ನಾವು ಹೇಳಬಹುದು.

ಒಬ್ಬ ವ್ಯಕ್ತಿ ನಡೆದುಕೊಂಡು ಹೋಗುತಿರುವುದನ್ನು ನಾವು ಇಲ್ಲಿ ವಿಕ್ಷಿಸುತ್ತೇವೆ ಮತ್ತು ಕೆಳ ಭಾಗದಲ್ಲಿ ಕೆಂಪು ಬಣ್ಣದ ಟೈಲ್ಸ್ ಗಳನು ನಾವು ಇಲ್ಲಿ ಕಾಣಬಹುದು.

ಇದರ ಕೆಳಭಾಗದಲ್ಲಿ ಟೈಲ್ಸ್ ಗಳನ್ನು ಅಳವಡಿಸಲಾಗಿದೆ ಮತ್ತು ಪಿಂಕ್ ಬಣ್ಣದ ಚೇರನ್ನು ನಾವು ಸಾಲಿನಂತೆ ಜೋಡಿಸಿರುವುದನ್ನು ನಾವು ಕಾಣುತ್ತೇವೆ.

ಒಟ್ಟಾರೆಯಾಗಿ ಇದು ಕ್ರಿಸ್ತರು ಹೆಸರಿನಲ್ಲಿ ಕಂಡು ಬರುವ ಒಂದು ಚರ್ಚ್ ಎಂದು ನಾವು ಹೇಳಬಹುದು.

ಹಾಗು ಕಬ್ಬಿಣದ ಒಂದು ಗೇಟ್ ಅನ್ನು ನಾವು ಇಲ್ಲಿ ಕಾಣುತ್ತೇವೆ.

ಇದರ ಇಂಭಾಗದಲ್ಲಿ ದೊಡ್ಡ ದೊಡ್ಡದಾದ ಹಸಿರು ಬಣ್ಣದ ತೆಂಗಿನ ಮರಗಳನ್ನು ನಾವು ಕಾಣಬ--

ಹಾಗೂ ಇಲ್ಲಿ ಮಹಿಳೆಯರು ಯೋಗಸನ ಮಾಡುತ್ತಿರುವ ದೃಶ್ಯವೂ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ.